ಉಪಯೋಗ ಮಾಡ್ಕೊಳ್ಳುವುದಿಲ್ಲ ನಮ್ಗೆ ನಮ್ಗೆ ಆದ್ರೆ ನಮ್ಗೆ ಶಾಲೆಯಲ್ಲೆಲ್ಲಾ ಈಗ dance ಎಲ್ಲಾ ಕಲೀಲಿಕ್ಕೆಲ್ಲಾ ಇದ್ರೆ ನಮ್ಗೆ dance ಗೆಲ್ಲಾ ನಮ್ಗೆ class ಇದಿರ್ಲಿಲ್ಲಾ ಅಂದ್ರೆ ಶಾಲೆಯಲ್ಲಿ ಕಲೀಲಿಕ್ಕೆ ಇರ್ಲಿಲ್ಲಾ ನಾವು ಬೇರೆಕಡೆ ಎಲ್ಲಾ ಹೋಗಿ ಕಲೀಲಿಕ್ಕೆ. ಇರ್ತಿತ್ತು ಈಗವೇ ಈಗಾದ್ರೆ ಎಲ್ಲಾ ಮಕ್ಕಳಿಗೆ ಒಳ್ಳೆ ಆಗ್ತದೆ ಒಂದೇ ಶಾಲೆಯಲ್ಲಿ ಎಲ್ಲಾಸ ತರಬೇತಿ ಸಿಗುದ್ರಿಂದ ಮಕ್ಕಳಿಗೆ ಈಗ ಶಾಲೆಗೆಸ ಹೋಗ್ಬೋದು ಈಚೆ ಕೆಲಸ ಮಾಡ್ಬೋದು ಬೇರೆ ಕೆಲಸ ಕಲೀಬೋದು. ಹಾಗಿರ್ತದೆ ಈಗ ಯೋಗ ಯೋಗ ಯೋಗದ್ದು ಶಾಲೆ ಇರ್ತದೆ ಶಾಲೆಯಲ್ಲಿ ತರಬೇತಿ ಕೊಡ್ತಾರೆ ಅದ್ರ ಜೋತೆ Karate ದ್ದುಸ ಕೊಟ್ತಾರೆ ನಾವು ಓದುವಾಗ ಹೀಗೆ ಎಲ್ಲಾ ಇರ್ರ್ಲಿಲ್ಲಾ ಅಂದ್ರೆ ನಮ್ಗೆ ಕಾಲಿ ಶಾಲೆ ಹೋ~ ಹೋದ್ರೆ ಹೋಗಿಯಾಯ್ತು . ಅಷ್ಟೇ ಹೋಗಿ ಬಂದಂಗ ಆಯ್ತು ಹಾಗೆ ಆಗ್ತಿತ್ತು ಆದರೆ ಈಗ ಈಗಿನ ಮಕ್ಕಳಿಗೆ ಒಂದು ಒಳ್ಳೆಯದ್ ರೀತಿಯಲ್ಲಿ ಆರಾಮಾಗಿ ಇರ್ಬೋದು ಅಂದ್ರೆ ಶಾಲೆಯಲ್ಲಿ ಎಲ್ಲದನ್ನು ಕಲಿತಾ ಅವರಿಗೆ ಇಷ್ಟಬಂದದನ್ನು ಅಂದ್ರೆ. ಓದಿನಲ್ಲಿ ಸ್ವಲ್ಪ interest ಇಲ್ಲದವರಿಗೆ ಸ ಇದ್ರಲ್ಲಿ ಅವ್ರಿಗೆ ಒಂದು ಅವರದ್ದ್ ಪ್ರತಿಭೆಯನ್ನು ತೋರಿಸ್ಬೋದು ಈಗ dance ಅಲ್ಲಿ ಇದ್ದವರು dance ಗೋಸ್ಕರ ಓದುವುದು actually ಓದುವುದು important . ಅದ್ರಲ್ಲಿ ಸ್ವಲ್ಪ ಕೆಲವರು ಓದ್ಲಿಕ್ಕೆಲ್ಲಾ ಆಚೆ ಈಚೆ ಮಾಡ್ತಾರೆ ಆದ್ರೆ ಕೆಲವ್ರಿಗೆ ಬೇರೆದ್ರಲ್ಲಿ ಒನ್ಸ್ವಲ್ಪ ಅವ್ರಿಗೆ ಇದಿರ್ತದೆ ಆಹ್ ಅಂದ್ರೆ ಅದ್ರಲ್ಲಿ ಜಾಸ್ತಿ ಅವರಿಗೆ ಅದ್ರಲ್ಲಿ interest ಇರ್ತದೆ. ಆಗ ಅವರನ್ನು ಅದನ್ನು ಸಹ ಅದನ್ನು ಸಹ ಮಾಡ್ಬೋದು ಅದ್ರಲ್ಲಿ ಸಹ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಸಿಕ್ತದೆ ಈಗ ಮತ್ತೆ ಕೆಲ್ಸಕ್ಕೆ ಹೋಗುವಾಗ ಅವರದ್ದು ಅವರದ್ದು ತಲೆಬಿಸಿ ಇರ್ತದೆ ಕೆಲ್ಸದ್ದೆಲ್ಲಾ ಕಿರ್ಕಿರಿಯಾಗುವುದು ಅದು ಇದು ಅಂತ.

ಹಾ ನಮಸ್ಕಾರ, ಹೇಗಿದ್ದೀರಿ? ಮತ್ತೆ ಹೇಗಿ, ಹಾ ಪರವಾಗಿಲ್ಲ ಮತ್ತೆ ಹೀಗೆ ಮಾಮೂಲಿ.

ಹಾ ಎಲ್ಲಾ ಆರಾಮ. ಹಾ ನಾನೀಗ duty ಅಲ್ಲಿ ಇದ್ದೀನಿ . ಹೌದಾ, ಹಾ ಈಗ ಅದೇ ಎಲ್ಲಾ busy life ಎಲ್ರದ್ದೂ ಕೆಲ್ಸ ಅದು ಇದು.

ನಮ್ಮದು daily study study ಆಯ್ತು ಓದುದು.

ಹಾ ಚಂದ ಮೊದ್ಲು ನಮ್ ಅಪ್ಪನವರು ಎಲ್ಲಾ ಹೇಳ್ತಾ ಇದ್ರು, ಹೀಗೆ ಹಾಗೆ ಎಂತ ಎಲ್ಲ ಅದು ಕೇಳುವಾಗ ಒಂತರಾ ಚಂದ ಅನಿಸ್ತಾ ಉಂಟು.

ಮಾಮೂಲಿ mobile ಯುಗ ಬಂದು.

ಹ್ಮ್, ಈಗ ಅದ್ಕೇಸ ಹೇಳ್ಬೇಕಂದ್ರೆ mobile ಬಂದೇ ಎಲ್ಲಾ ಸಹ ಹಾಳಾಗಿ ಹೋಗಿದೆ, ಬರೀ mobile ಅಲ್ಲೇ ಇರ್ತಾರೆ. ಹೌದ್ ಹೌದ್ ಹೌದು ಅದೆ. ಮುಂಚೆ ನಾವು ಆದ್ರೆ at least ಹ ಎಂತಾದ್ರೂ ಆಟ ಆಡ್ಕೊಂಡ್, ಮನೆ ಅಲ್ಲಿ ಇರ್ತಿದ್ವಿ ಈಗ ಹಾಗಲ್ಲ.

ಮಕ್ಳು ಕೇಳಿದ್ ಮಾತ್ ಕೇಳುದೇ ಇಲ್ಲ ಅಂತಾರೆ. ಕೇಳುದೇ ಇಲ್ಲ, ಅಲಾ ಮೊದ್ಲು ನಾವು ಮನೆಯಿಂದ ಹೊರಗೆ ಇರ್ತಿದ್ದದ್ದು ಹೆಚ್ಚು ಮನೆಯಲ್ಲೇ ಇರ್ತಿಲಿಲ್ಲ ಈವಾಗ ಎಲ್ಲ ಎಲ್ಲ ಬಂದು ಮನೆಲೀ ಹುಡ್ಕುಬೇಕು, ಎಲ್ಲಿದಾರೆ ಮನೆಯಿಂದ ಹೊರಗೆ ಎಲ್ಲಿ ಹೋಗಿದಾರೆ ಎಲ್ಲಿ ಹೋಗಿದಾರೆ ಈಗ ಎಲ್ರು ಮನೆ room ಒಳಗೆ ಇರ್ತಾರೆ mobile ಒತ್ತಿಕೊಂಡು .

ಹೊರಗಿನ್ ಪ್ರಪಂಚನೇ ಗೊತ್ತಿರುದಿಲ್ಲ, ಈಗಿನ್ ಮಕ್ಳಿಗೆ.

ಎಲ್ಲಾ ಬರೀ mobile ಅಲ್ಲೇ ಇರ್ತಾರೆ ಬಿಟ್ರೆ.

ಹೊರಗೆ ಏನ್ ಆಗ್ತಾ ಉಂಟ್ ಅಂತಸಾ ನೋಡುದಿಲ್ಲ. ಹಾ, ಮತ್ತೆ ಈಗ ಅದೇ ಮೊದ್ಲು ಒಂತರಾ ಎಲ್ರಿಗೂ ಎಂತ ಸಮಾಜದ ಬಗ್ಗೆ ಸುಮಾರ್ ಗೊತ್ ಆಗ್ತಾ ಇತ್ತು ವಿಷಯ, ಈಗ ಅವ್ರಿಗೆ ಎಲ್ಲಾ ಎಂತ ಸಮಾಜದ ವಿಷ್ಯ ಗೊತ್ ಅಂದ್ರೆ mingle ಆಗುದಿಲ್ಲ ಯಾರು ಎಲ್ಲಾ ಅವ್ರು ಅವ್ರ ಮನೆ ಇರ್ತಾರೆ ಎಲ್ಲಾ.

ಹ ಹ ಅದೇ ಎಲ್ಲ change ಅಗ್ತಾ ಉಂಟು ಆದ್ರೆ ಕೆಲವ್ ವಿಷ್ಯದಲ್ಲಿ development ಕೂಡ ಆಗ್ತಾ ಉಂಟು ಅಂದ್ರೆ. ಈಗ technology ಅದು ಇದು ಎಲ್ಲಾ update ಆಗ್ತಾ ಉಂಟು, ಮೂಢನಂಬಿಕೆಗಳು ಅದು ಇದು ಎಲ್ಲಾ.

ಹಾ, ಆದ್ರೆ ಮುಂಚೆ ಇದ್ದದ್ life ಈಗ ಇಲ್ಲ ಹೇಳ್ಬೇಕಂದ್ರೆ. ಹೌದ್ ಹೌದ್ ಅದೇ, ಅದು ಗ್ರಹಿಸ್ಲಿಕ್ಕೆ ಆಗುದಿಲ್ಲ ಮೊದ್ಲಿನ life enjoy ಮಾಡಿಕೊಂಡು, ಒಂತರಾ ಅದು. ನಮ್ಗೆ ಸಿಗುದುಸಾ ಇಲ್ಲ .

ಈಗ ಎಲ್ಲಿ ನೋಡಿದ್ರು ಸಹ ಅಲ್ಲಿ building , ಇಲ್ಲಿ building .

ಅಹ್ ವಾತಾವರಣವೇ ಒಂತರಾ change ಆಗಿ ಹೋಗಿದೆ. ಹೌದದ್ ಖಂಡಿತ, ಇಲ್ಲಿ ಅದೇ ಸಿಗುದಿಲ್ಲ ನನಗೆ. ಹಾ ಹೌದು . ಆಕಡೆ ಎಲ್ಲಾ ಆದ್ರೆ ತುಂಬಾ ಈಗ ಹಳ್ಳಿ ಕಡೆಯಲ್ಲಿ ಆದ್ರೆ ಒಳ್ಳೆ ಇದ್ ಇರ್ತದೆ ತಂಪು ಇರ್ತದೆ ಈ ಕಡೆ ಎಲ್ಲಾ ಎಲ್ಲಿ ತಂಪು ವಾತಾವರಣ.

ವಾತಾವರಣ ಎಲ್ಲಿ ಒಳ್ಳೆ ಉಂಟು ಅಂತ ಹುಡ್ಕಿಕೊಂಡು ಹೋಗ್ಬೇಕು ಪರಿಸ್ಥಿತಿ ಬಂದಿದೆ. ಹೌದು. ಮೊದ್ಲ್ ಇದ್ದ ಹಾಗೆ ಎಲ್ಲಿ ಸಹ ಕಾಣುದಿಲ್ಲ ಈಗ. ಅದೇ ಅದೇ ಎಲ್ಲಿ ಸಿಗುದಿಲ್ಲ, ಮೊದ್ಲಿದ್ ಆದ್ರೆ life style ಎಲ್ಲಾ ಬೇರೆ ಅಲಾ ಅವ್ರು ತಿರುಗ್ತಾ ಇದ್ದದ್ದು. ಹಾ ಮತ್ತೆ ಮುಂಚೆ ಆಹಾರವೇ ಇದು ಸಹ ಒಳ್ಳೆ ರೀತಿ ಇತ್ ಅಲಾ ಆಗ ಅಲಾ.

ಈಗ ಮಕ್ಕಳ್ ಎಲ್ಲಿ ನೋಡಿದ್ರೂ ನಾವ್ ಅಡಿಗೆ ಮಾಡಿ ಕೊಟ್ರು ಸಹ ಅವ್ರು ತಿನ್ನುದಿಲ್ಲ ಹೇಳ್ಬೇಕ್ ಅಂದ್ರೆ.

ಅಲ್ಲಿದ್ದದ್ದು order ಮಾಡಿ ಇಲ್ಲಿಂದ order ಮಾಡಿ ಅದೇ ಆಗ್ತದೆ ಹೊರಗಿದ್ದು ಆಹಾರವನ್ನೇ ಜಾಸ್ತಿ ಇಷ್ಟಪಡ್ತಾರೆ, ಮಕ್ಕಳೆಲ್ಲರೂ .

ಮಾಡಿದ್ ಕೊಟ್ರೆ ಅದುಯಾರೂಸ ತಿನ್ನುದಿಲ್ಲ. ಹಾ ಹೌದು, ನಾನ್ ಚುರ್ busy ಇದ್ದೇನೆ ಅದ್ಕೆ ಇನ್ನೊಮ್ಮೆ ಮಾತಾಡುವ ನಾವ್.

ಆಯ್ತ್ ಆಯ್ತ್, ಸರಿ ಸರಿ ಇಡ್ತೇನೆ.

Tour ಗೆ ಈಗೇನ್ ಸದ್ಯ ಹೋಗಿಲ್ಲಾ ಹೋದ ವರ್ಷ ಈಗೇನ್ ಸದ್ಯ ಹೋಗಿಲ್ಲ sir ಹೋದ ವರ್ಷ ನಾ ಹೋಗಿದ್ದುರಿ ಮತ್ತೇನ್ ನೀವ್ ಹೋಗಿದ್ರಿ? ಆಹ್ ನಾವ್ ಪ್ರವಾಸದು ಎಲ್ಲಾ ಇದಕ್ಕ್ ಹೋಗಿದ್ದು Tirupati ಹೋಗಿದ್ದು, Goa ಕ್ ಹೋಗಿದ್ದು ಆಮೇಲೆ ಈಕಡೆ Vijayapura . ಹಾ ರ್ರಿ ಏನ್ ಇದ ವರ್ಷ ಹೋಗಿದ್ರಿ? ಆಹ್ Goa trip ಅಲ್ಲಾ Goa trip ಭಾರಿ ಐತಿ. ಹ್ಮ್ Goa trip ಹೋಗಿರಿ ಏನೇನ್ ಮಾಡಿರಿ ಮತ್ತ Goa ದಾಗ . Goa ದಾಗ ಸಮುದ್ರಾ ಅಲ್ರಿ ಮತ್ತೇನ್ ಅಲ್ಲಿ ಸಮುದ್ರ ಈ side .

ಹೂನ್ರೀ ಕಿಲ್ಲಾಕ್ ಹೋಗಿದ್ರಿ ಏನ ಹಂಗಾರ. ಸಮುದ್ರ ಸಮುದ್ರ ನಡಕ ಇದ ಐತಿ ಹ್ವಾದ್ರ.

ನಟ್ಟ್ ನಡ್ಕ ಇದ್ ಐತಿ ಕಿಲ್ಲಾ ಐತಿ. ಕಿಲ್ಲಾ ಕಿಲ್ಲಾ ನೋಡ್ಬಹುದ್ ಯಾವ ಕಿಲ್ಲಾರಿ ಅದ್ ? ಆಹ್. ಅದ್ ಇದಲ್ರಾ ಹಿಂಗ್ ಶಿವಾಜಿ ಕಿಲ್ಲಾ ಹಳೆ ಹಳೆ ಕಾಲ್ದ.

ಹ್ಮ್ ಅದ ಸಮುದ್ರ ನಡಕ್ಕಿದೆ ಅದ.

ಅದ ನಾವ್ ಹಿಂಗ್ ತಿರ್ಗ್ಯಾಡಿ ಹಿಂಗಾಸೆ ಬಂದು ಹಿಂಗ.

Goa trip ದು ಮಾಡಿ ಈಗಾ ಆಮೇಲೆ next Tirupati ಮತ್ತ ಹೋಗಿದ್ ಇದುಕ್ಕ Tirupati ದಾಗು ಚೊಲೋ ಐತಿ ಹಿಂಗ್ ಇರಾಕ ಅದು ಎಲ್ಲಾ halting .

ಆಹ್ ನಾವು Sringeri ಗೆ ಹೋಗಿ Sringeri ಮತ್ತ Dharmasthala ಮಂಜುನಾಥರಿ ಅಲ್ಲಿ ಎಲ್ಲಾ night ಹೋಗಿದ್ವಿ sir route ಎಲ್ಲಾ ಹ್ಮ್ route ಎಲ್ಲಾ ನಮ್ಮಂಗ್ ಇಲ್ರಿ ಎಲ್ಲಾ ಸ್ವಲ್ಪ ಘಾಟ್ ಬಾಳ ಅದಾವ್ರಿ. Kudremukha ಅದುರಿ ಅವ್ ಎಲ್ಲಾ. ಅಲ್ಲಿ ಎಲ್ಲಾ ಒಂದ್ ಹನ್ಯಾರ್ಡ್ ಊರ ಹೋಗಿ ಬಂದೇನ್ರಿ ಈಗ ಅಹ್ road ಅಂತಾ ಏನ್ ಇದು ಇಲ್ರಿ .

ಆಹ್ Sringeri, Horanadu ಅಲ್ಲಿ ಎಲ್ಲಾ.

Horanadu ಅಲ್ಲಾ ಎಲ್ಲಾ ಕಾಡು ಬೆಟ್ಟಾ ಅದು. ಹ್ಮ್ ಕಾಡು ಬೆಟ್ಟರಿ ಅದ route ಸ್ವಲ್ಪ ಏನ್ರ ಆಯಾ ತಪ್ಪಿದ್ರು ಮುಗಿತ್ full ತಳಗನ . ಇದ್ ಐತಿ ಅಂತರಿ tough ಇದ.

ಬಾಳ ಅಂದ್ರ risk ಐತ್ರಿ. ಹೂನ್ರೀ ಘಾಟ್ ಬಾಳ ಅದಾವ್ರಿ ಘಾಟ್ ಈಗ ಹೂನ್ರೀ ಎಲ್ಲಾ.

ಹ್ಮ್ ಎಲ್ಲಾ ಚೊಲೋ ಐತ್ರಿ ಏ ರಾತ್ರಿನ ಹೋಗಿದ್ದು sir ರಾತ್ರಿನ ಹೊಗ್ಬೇಕ್ರಿ ರಾತ್ರಿ ಹೋದ್ರನ ಬಾಳ ಮಜಾ ಇರ್ತೆತ್ರಿ ಈಗ ಬೆಳಗಿನ time ನ್ಯಾಗ ಅಂದಾಗ ಬೆಳಗಿನ time ನ್ಯಾಗು ಹೋಗ್ಬಹುದ್ರಿ ಈಗ ಏನ ಸ್ವಲ್ಪ ಇದಾಕಿಂದ ಹೊಗ್ಬೇಕ್ರಿ. ಆಹ್ night time ಬೇರೆ. ಪ್ರವಾಸ ಮಂದಿರ ಇರ್ತೆತಿಲಾ ಪ್ರವಾಸ ಮಂದಿರದಾಗ ಹ್ವಾ~ ಇದ್ ಮಾಡೋದು.

ಅಂದ್ರ ಎಲ್ಲಾ ಕಡಿ ಎಲ್ಲಾ ಕಡಿ ಸಿಗುಂಗಿಲ್ಲ sir ಪ್ರವಾಸ ಒಳಗ ಕೆಲವೊಂದಿಷ್ಟ್ place ಒಳಗ ಅಷ್ಟ ಇರ್ತಾವ ರೀ ಇಲ್ಲಾ ಅಂದ್ರ ನಾವ ಎಲ್ಲಾರ adjustment ಮಾಡ್ಬಹುದ್ರಿ.

ಇದುಕು ಹೋಗಿದ್ದುರಿ ಯಾವ್ದ್ರಿ ಆಹ್ ಕಾಳಿಕಾ ಕಾಳಿಕಾ ದೇವಿದ್ ಐತ್ರಿ ಇಲ್ಲಿ ಊರ್ side .

ಆಹ್ ಅದಕ್ಕ್ ಹೋಗಿದ್ದುರಿ ಅದು ಚನ್ನಾಗಿ ಇತ್ರಿ. ಇದು ಇದು ಇದ ಬರ್ತೆತಿ ಅಲ್ಲಿ Haveri ಕಡೆ ಇದ್ ಐತಿ.

Haveri ಕಡೆ ಅಲ್ಲಿ. ಹೂನ್ರೀ. Haveri ಕಡೆ Shiggaon ಕಡೆ garden ಐತಿ. Garden ರೀ ಯಾವ್ದರಿ ಗಾಯತ್ರಿದಲ್ ರೀ ಅದ್ ಗಾಯತ್ರಿ . ಅದ್ garden . ಆಹ್ ಗೋಟ್ ಗೋಡೆ ಏನೊ ಅಂತಾರಲಾ ಹೌದ ಅಲ್ರೀ ಗೋಟ್ ಗೋಡೆ ಅಲ್ರೀ.

ಗೋಟ್ ಗೋಡೆ ಅಂತ ಹೇಳಿ ಗಾಯತ್ರಿ ವನ ಗಾಯತ್ರಿ ವನ ಅಂತಾರ ಅಲ್ರೀ ಹೌದ ಹ್ಮ್.

ಅಲ್ಲಿಗೂ ಹೋಗಿ ಬಂದೇರಿ ಎನ್? . ಆಹ್ ಅಲ್ಲು ಹೋಗ್ಬಹುದು ಮತ್ತ . ಹೂನ್ರೀ tempo ಮಾಡ್ಕೊಂಡ್ ಹೋಗಿದ್ರಿ ಎನ? ಅದ ಅದ್ ಒಂದ್ day ಆಕ್ಕೆತ ಅದ ಆಹ್ ಒಂದ್ ದಿವ್ಸ ಆಕ್ಕೇತಿ.

ಹ್ಮ್ ಎಲ್ಲಾ ಹಳೆಕಾಲದ್ದ ಹಿಂಗ ಆಡೋದು ಹಳೆಕಾಲದೆಲ್ಲಾ ಎಲ್ಲಾ ಐತಿ ಅಲ್ಲಿ. ಆಹ್ ಗಾಯತ್ರಿ ತಪೋವನ ಐತಿ ಅಲ್ ಹೌದ್ರಿ ಆಹ್ ಮಂದಿ ಬಾಳ ಹೋಗ್ತೇತ್ರಿ ಅಲ್ಲಿ ಚನ್ನಾಗಿ ಐತ್ರಿ ಅದು ಚನ್ನಾಗಿ ಐತ್ರಿ.

ಹೂನ್ರೀ ಈ side ಇದ್ರ್ ಕಡೆ ಹೋಗಿದ್ರಿ ಏನ್ರೀ ಯಾದ್ರಿ Murdeshwar ಆ side ಹೋಗಿರ ಏನ ಇಲ್ಲಾ? ಇಲ್ಲ Murdeshwar ಹೋಗಿಲ್ಲಾ ಈಕಡೆ Srisaila Subhramanya ಈಕಡೆ ಎಲ್ಲಾ ಹೋಗಿದ್ದು. ಹ್ಮ್ ನಾವ್ Murdeshwar ಹೊಗ್ಬೇಕಂತ ಐತ್ರಿ Murdeshwar ಹೋಗಿಲ್ರಿ ನಾವ ನಮ್ಗ travel ಮಾಡಾಕ ಸರಿ ಅನ್ಸಲಿಲ್ಲಾ ಹಿಂಗಾಗಿ .

ಹ್ಮ್ Murdeshwar beach ಐತಿ ಅಂತಾರ ಚೊಲೋ ಐತಿ ಅಂತಾರ ಹೂನ್ರೀ ನಾವು ಹೋಗ್ಬೇಕ . Famous ರಿ ಇದ ನಮ್ಮ ಇದರ ಕಡೆ Gokarna .

ಅಲ್ಲ ಅದ Gokarna Murdeshwar ಯಾದ ರಿ ಅದ. ಅದ ರಿ ಈ side road ಗೆ ಆಹ್ ಅದ side ಬರ್ತೆತಿ ಹೂನ್ರೀ ಅಲ್ಲಿಂದ ಒಂದ ನಾಲ್ವತ್ತ ಏನೊ ಐವತ್ತ kilo meter ಅಕ್ಕೆತ್ರಿ ಅದ.

Gokarna ಬಂದಿಲ್ಲ sir ಹ್ಮ್. ಮುನ್ನೂರ kilo meter ಐತಿ.

ಹ್ಮ್ ನೋಡೋಕ್ ಚೊಲೋ ಐತ್ರಿ Murdeshwar ಮತ್ತ Gokarna . ಹೂನ್ರೀ. ಹ್ಮ್ ಚೊಲೋ ಐತಿ ನೋಡಾಕ ಸಮುದ್ರ ಐತಿಲಾ ಸಮುದ್ರ ಐತಿ Murdeshwar ದಾಗ. ಅವು ಈಗೆಲ್ಲಾ ಹಂಗ . ಹೋದ್ರ ಒಂದ್ ದಿನಾ ಕಳಿತೇತಿ ಅಲ್ಲಿ. ಒಂದ್ ದಿನಾ ರಿ ಹ್ಮ್ ಮತ್ತ್ ಇದ್ stay ಹೆಂಗ್ ಮಾಡಿದ್ರಿ ಅಲ್ಲಿ? . ಆಹ್ ಅಲ್ಲಿ room ಅದಾವು.

ಆಹ್ ಪ್ರವಾಸ ಮಂದಿರ room ಅದಾವ ಬಾಡಗಿ ಐತಿ.

ಚೊಲೋ ಐತ್ರಿ ಇದಕ್ಕ್ ಇದುನು ಚೊಲೋ ಐತ್ರಿ ಯಾವ್ದ್ರಿ ಆಹ್ Sirsi ಮಾರಿಕಾಂಬಾಕ ಹೋಗಿರೇನ ಅಲ್ಲಿ?

ಆಯ್ತ್ ತುಗೋರಿ sir ಮತ್ತ ಹ್ಮ್ ಹ್ಮ್ sir ಮತ್ತ ಹಚ್ಚತೇನ್ರಿ okay bye .

Hello ಹಾ ಪ್ರಿಥ್ವಿರಾಜ್ ನಾನು ವಿಶ್ವನಾಥ್ ಅಂತ. ಓ ಹೌದಾ sir ನಿಮ್ಮತ್ರ bank ಈಗ ಯಾವ bank account ಏನಾದ್ರೂ ಉಂಟಾ?

Recently ಇದ್ ನಮ್ದು SBI ಯಲ್ಲಿ ಇತ್ತ. ಓ okay SBI ಯಲ್ಲಿಯಾ ಯಾವ ತರ bank account sir .

ಆ okay ನೀವು ನಿಮ್ಗೆ ಹಾಗೆಯೇನಾದ್ರು ಅವ್ರು ಹ್ಮ್ ಅಂದ್ರೆ ಈಗ ಎಲ್ಲಾ ಅವರೇ first ಯೇ ಕೊಟ್ಟಿದ್ದು charge ಮಾಡಿದ್ದಾರಾ? ಅಂದ್ರೆ ನೀವ್ account ಮಾಡೋಕ್ಕ್ ಹೋತ್ರಿ ಅಲ್ಲ, ಅಸ್ಟೊತ್ತಿಗೆ ಕೇಂತ್ರವರು ಎಲ್ಲ ಬೇಕಾಂತ ಅಸ್ಟೊತ್ತಿಗೆ ನೀವ್ ಹಿಂಗ್ ಮಾಡ್ಬೇಕು ಅಂದ್ರೆ ಅವಾಗ್ಲೆ ತಗೊಳ್ತೀರ but charge ಆಗ್ತಾಲ್ಲ ಅದು ಈಗ SMS charge charge ಎಲ್ಲ ಇರುತ್ತೆ bank ಅವರದ್ದು. Okay ಹಾಗೆ ನೀವೂ ಅಂದ್ರೆ ನಿಮ್ಗೆ ಅವ್ರೂ ಇದು courier ಮಾಡ್ಲಿಲ್ಲ ನಿಮ್ಮ ಮನೆಗೆ ನಿಮ್ಮ ಅಲ್ಲಿಯೆ ಹೋಗಿ collect ಮಾಡ್ಲಿಕ್ಕೆ ಹೇಳಿದ್ದಾ? ಅಂದ್ರೆ ಅಲ್ಲೇ bank ಗೆ ಹೋಗಿದ್ನ ಮತ್ತೆ ಅಲ್ಲೇ collect ಮಾಡ್ದೆ ನಾನು. Okay ಆ ಯಾಕೆ SBI ಅಂತಲೇ choose ಮಾಡಿದ್ದೀರಾ sir ? ಅಂದ್ರೆ ನಮ್ಮ್ ಮನೆ ಹತ್ರ ಇದ್ದದ್ ಅದ್ ಒಂದೇ bank ಆ ಮತ್ತೆ ಯಾವುದು ಇಲ್ಲ ಅದ್ಕೆ ಅದನ್ನೇ choose ಮಾಡಿದ್ದು.

Okay . ಆ ನಿಮ್ಗೆ ಇದು ಅಲ್ಲಿ ಈಗ ಅಂದ್ರೆ money withdraw ಮಾಡ್ಬೇಕಿದ್ರೆ ಆ ಇದು maximum ಅಂತ ಹೇಳಿ ಏನಾದ್ರು limit ಉಂಟಾ.